ನನಗೆ ಒಂದು ಬೆಟ್ಟ ಕಾಣಸ್ತಾ ಇದೆ ಬೆಟ್ಟದ ತುಂಬ ಅ ತುಂಬ ಮರಗಳಿವೆ.

ಮತ್ತೆ ಬೃಹದಾಕಾರದ ಕಲ್ಲುಗಳಿವೆ ಬಹುಶಃ ಪಕ್ಕದಲ್ಲಿ ಒಂದು ದೇವಸ್ಥಾನ ಇರಬಹುದು.

ನನಗೆ ಒಬ್ಬ ರಿಸೆಪ್ಶನ್ ಅಲ್ಲಿ ಒಬ್ಬ ಕುಳಿತುಕೊಂಡಿರುವುದು ಕಾಣಿಸ್ತಾ ಇದೆ ಯಾರೋ ಮನುಷ್ಯರು ಕಾಣಿಸ್ತಾ ಇಲ್ಲ.

ನನಗೆ ಒಂದು ಮೂವಿ ಥಿಯೇಟರ್ ನ ಒಳಗಡೆ ಇರುವ ಸೀಟು ಗಳು ಕಾಣಿಸ್ತಾ ಇವೆ ಇದರಲ್ಲಿ ತುಂಬಾ ಜನ ಕುಳಿತುಕೊಂಡಿದ್ದಾರೆ.

ಒಬ್ಬ ಮನುಷ್ಯ ನೆರಳೆ ಕಲರ್ ಶರ್ಟ್ ಅನ್ನು ಹಾಕಿಕೊಂಡು ನಿಂತಿದ್ದಾರೆ ಮತ್ತೆ ಜನದ ಆಚೆ ಈಚೆ ಓಡಾಡ್ತಾ ಇದ್ದಾರೆ.

ನನಗೆ ಒಂದು ಫಿಶ್ ಮಾರ್ಟ್ ಫಿಶ್ ಮಾರ್ಟ್ ನ ಚಿತ್ರ ಕಾಣಸ್ತಾ ಇದೆ ಆ ಮತ್ತೆ ಪಕ್ಕದಲ್ಲಿ ಒಬ್ಬ ಯುವಕ ಕಾರನ್ನು ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದಾನೆ.

ಆ ಬೈಕ್ ತುಂಬಾ ಗಲೀಜ್ ಆಗಿದೆ ಆ ಇದು ತುಂಬಾ ಹಳೇ ಕಾಲದ ಬೈಕ್ ಆಗಿರಬಹುದು.

ಕಟ್ಟಡದ ಒಳಗಡೆ ಯಾರು ಇಲ್ಲ ಭಹುಷ್ಯ ಇದು ರಾತ್ರಿ ಸಮಯದ ಕಟ್ಟಡದ ಭಾವಚಿತ್ರವಾಗಿರಬೌದು.

ನನಗೆ ಒಂದು ಸಿನಿಮಾ ಥೀಯೇಟರ್ ಒಳಗಿರೋ ಭಾಗ ಕಾಣುಸ್ತಾ ಇದೆ ಇದರಲ್ಲಿ ಒಬ್ಬ ಗಂಡಸು ನಿಂತುಕೊಂಡು ಟಿಕೆಟ್ ಅನ್ನು ಖರೀದಿಸುತ್ತಿದ್ದಾನೆ.

ಕೊಳದ ನೀರು ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇದೆ ಇದು ಭವಿಷ್ಯ ದೇವಸ್ಥಾನದ ಕೊಳಬ ಕೊಳವಾಗಿರಬಹುದು.

ಮತ್ತು ಈ ಬೇಕರಿ ಯ ಒಳಗಡೆ ಮೂರು ಜನ ನಿಂತಿದ್ದಾರೆ ಬಹುಶಃ ಇವರು ಕೆಲಸಗಾರರಾಗಿರಬಹುದು ಇವರು ಕೆಲಸ ಮಾಡುತ್ತಿರುವುದನ್ನು ಕಾಣಬಹುದು.